ಈಗ ಒಂದು ಲಕ್ಷ ಕೊಡೊ goods ಹತು ವರ್ಷ ಅದಮೇಲೆ ಬರಲ್ಲ .

ಹ ಒಂದ್ ಲಕ್ಷ ರೂಪಾಯಿ value ಕಮ್ಮಿ ಆಗುತ್ತೆ .

ಅದಿಕ್ಕೆ ನಾವು ಅದುನ್ನ ಯೆಳದ್ರು ಹೂಡಿಕೆ ಮಾಡ್ಬೇಕು

ಹಿಗ ನಮ್ಮ ನಾವು ಒಂದು site ತಗೊಂಡ್ರಿ.

ಅದಿಕ್ಕೆ ಹತು ಲಕ್ಷ ಕೊಟ್ಟು

ಹ ಹತ್ತು ಲಕ್ಷ ರೂಪಾಯಿ site ಉ ಒಂದು ಕೋಟಿ ರುಪೈಗು ಮಾರ್ಬೌದು ಹೌದು ಕಂಡಿತ ಮರ್ಬೌದು ಈಗಿರೋ ಅಂತಹ ನಾವ್ ನೋಡ್ಕೊಂಡ್ರೆ ಇವೆಲ್ಲ

ಅಗ್ ಇದಂಗ್ ಈಗ ಎಲ್ಲಾ ನೋಡ್ಕೊಂಡ್ರೆ

ಕಾಲದಲ್ಲಿ ಸಾವಿರ್ ರೂಪಾಯಿ ಕೊಟ್ಟ ತಗೊಂಡಿದ್ರೆ ಈಗ ಲಕ್ಷ ಗಟ್ಲೆ ಬಲ್ತಿತು

ಹಣ ಕಾಸು ಅನ್ನೋದು ಈ ತರ note ಅಲ್ಲಿ print ಆಗ್ತಿರ್ಲಿಲ್ಲ ಕಾಗದ ರೂಪದಲ್ಲಿ

ಈ ದವಸ ದನ್ಯಗಳ ಪದಥಿ ಅಂತ ಒಂದ್ ಇತ್ತು ಹೌದು ವಸ್ತುವಿನ ಪದ್ದತಿ ಆಗಿನ ಕಾಲದಲ್ಲಿ ಇತು .

ನಿದಾನವಾಗಿ ಅದೇ ತರ ಒಂದು ಚಿನ್ನ ಅಂತೆ ಬೆಳ್ಳಿ ಅಂತೆ ಈ ತರ ಬಂತು

ಅದದ್ಮೇಲೆ ಒಂದು ಕಾಗದ ರೂಪದಲ್ಲಿ currency ಅಂತ ಆ ತರ ಬಂತು

ಈಗ ಕಗ್ದನು ಇಲ್ದಿರ ಅದೇನೋ online payment ಅಂತಹದು

ಈಗ ಮತ್ತೆ ಏನು bit coin ಅಂತೆ

ಈ ತರ ಇದೊಂದು

ನಾವು ಬೇರೆ ದೇಶ ಹ bank ಇಂದ bank ಇಗೆ transfer ಮಾಡುವ ತರಾನೆ .

ಇಲ್ಲಿ ನಿಂದ ಯಾವುದೇ country ಗೆ ಯಾರ ಗೊಥಗ್ದಿರಣೆ ಕಲ್ಸ್ಬೌದು .

ಅದಿಕ್ಕೆ benefits ಉ ಇರುತ್ತೆ .

ಅದೇ digital currency ಗಳ್ನ use ಮಾಡ್ಕೊಂಡು

ಯಾವುದೇ ತರಹ ಒಂದು ದೇಶ ವಿದ್ರೂಹಕ ಒಂದು ಚಟುವಟಿಕೆ ಗಳಿಗೆ

ಆ ತರ money ಯನ್ನು ಕೊಟ್ಟು.

ಏನಾದ್ರು ತೊಂದರೆಗಳನ್ನು ದೇಶದ ವಿದ್ರೋಹ ಬಳಸ್ಕೊಬೋದು ಆ ತರ Currency ಗಳು.

ಅದರಿಂದ ನಮ್ಮ

ಕೆಲವು ಕ್ರಮಗಳನ್ನು ತಗೊಂಡಿದೆ

ಅದು ಒಳ್ಳೆ

ಅದು ಕೂಡ ಒಂದ್ ರೀತಿ ಒಳ್ಳೇದೆ

ನಾವು ಎಷ್ಟು ಎಚಿನ

ಮುಂಚೆ ಎಲ್ಲಾ ಇರ್ಲಿಲ್ಲ

ಆ ಕಾಲದಲ್ಲಿ ಎಲ್ಲಾ ಈ ತರ ಇತ್ತು

ಹೀಗ್ ಎಲ್ಲಾ scams ಅಂತೆ ಈ ತರ ಬರ್ತಿದೆ

ಅಂದ್ರೆ ಕಳ್ಳತನ ಮಾಡುವವರು upgrade ಆಗ್ತವ್ರೆ

recent ಆಗಿ ಮೊನ್ನೆ newspaper ಅಲ್ಲಿ ಓದ್ದೆ

ಈಗ two hundred two thousand rupee note ಗಳು

print ಮಾಡ್ತಿದ್ರು ಯಾಕಂದ್ರೆ demonetisation ಮಾಡ್ದಾಗ

ಮತ್ತೆ ಹೊಸ ನೋಟೆಗಲ್ಲನ ಚಲನೆ ಮಾಡ್ಬೇಕ್ ಅಲ್ವ

ಹೊಸ note ಗಳನ್ನೂ print ಮಾಡ್ತಿದ್ರು

ಆದ್ರೆ ಇವಾಗ ಅದುನ್ನು ಅವರು

ಕೆಲವು ಬೇರೆ ದಾರಿಗಳನು ಹುಡ್ಕೊಂಡು

ಹ ಎರಡು ಸಾವಿರ ರೂಪಾಯಿ ನೋಟ್ ಗಳ್ಳನು ನೋಡಿ print ಮಾಡದಿರ goverment ಸರ್ಕಾರ ನಿಲಿಸಿದೆ

ಹ ಕೆಲವರು may be

ಹಾ ನಿಜವು ಆಗ್ಬೋದು.

ಹ್ಮ್ ಆದ್ರಿಂದ ನಾನು ನಾನು ಎರಡ್ ಸಾವ್ರುಪಾಯ್ note ನೋಡಿ ಸುಮಾರ್ ದಿನಗಳೇ ಆಯ್ತು. ಹೌದು ತುಂಬಾ ಸರಿ ನಾಗೇಶ್ ಅವ್ರೆ ಇಗ್ ಅಂತು

ಎರಡು ಸಾವಿರ note ಎಲ್ಲೂ ಸಿಗ್ತೈಲ್ಲ

ಎಲ್ಲೂ bank ಗಳಲ್ಲೂ ಕೂಡ ಕೊಡ್ತ ಇಲ್ವಂತೆ ಈಗ

ಅದೆ ಏನೋ ban ಆಗುತ್ತೇನೋ chances ಏನೋ ಗೊತ್ತಿಲ್ಲ.

ಆದ್ರಿಂದ ನೆ ಈಗೆಲ್ಲ ಯಾರ್ಯಾರ್ ಹತ್ರ Black money ಎತ್ತಿಟಿದ್ರೋ

ಹೇಗಾದ್ರು ಆಗ್ ಬೋದು ಮುಂದೆನಾದ್ರು ban ಮಾಡ್ಬೋದು ಅಂತ.

ಹೇಳಕಾಗೋದಿಲ್ಲ Government Decision ತಗೊಂಡ್ರೆ ಅದಕ್ಕೆ ನಾವು ಕಟ್ಟಬದ್ದ ರಾಗಿರ್ಲೆ ಬೇಕು.

ಯಾಕಂದ್ರೆ ಅವ್ರು ನಮ್ಮ ದೇಶವನ್ನು ಉಳಿಸಲು ತಾವು ಕ್ರಮಗಳನ್ನು ತಗೊಳುತ್ತಿದ್ದಾರೆ. ಹ್ಮ್ ಅವ್ರು ತಗೊಳೋವಾಗ ನಾವು ಕೂಡ ಅದನ್ನ ಪಾಲ್ಸಲೇ ಬೇಕು .

ಪಾಲಿಸುವ ಕ್ರಮದಲಲೆಲ್ಲ ಈ ತರ ಮಾಡಲೇ ಬೇಕಾಗುತ್ತದೆ.

ಈ ಕಪ್ಪು ಹಣ ಅಂತ ಎತ್ತಿಕಿರ್ತಾರೋ.

ಮಾಹಿತಿ ಗೊತ್ತ್ತಿಲ್ಲ ಅಂತ ಹಂಗೆ ಇಟ್ಕೊಂಡಿದ್ರೆ ಅದು ವಿನಾಶ ಆಗೋದೊಂತು

note ಗಳನ್ನು ರದ್ದು ಮಾಡಿದಾರೆ.

ಮತ್ತೆ ಅವ್ರು ಸಂಪಾದನೆ ಮಾಡಿರೋ ಹಣದ value ಕಮ್ಮಿ ಆಗೋದ್ ಹಾ

ಹ್ಮ್ ಮತ್ತೆ ಈಗ ಈಗ ಮನಿ value ಕಮ್ಮಿ ಆಗದಿರ ನಾವು ಅಂದ್ರೆ ನಮ್ಮ present moneyನ.

save ಮಾಡ್ ಬೇಕಂದ್ರೆ save ಮಾಡ್ದ್ರೆ ಅದರ್ value ಕಮ್ಮಿ ಆಗುತ್ತೆ.

ಯಾಕಂದ್ರೆ ನಾವು ಈ ಹಣ ದುಬ್ಬರ ಆಗುತ್ತೆ.

ಹಣದ ಮೌಲ್ಯ ಅಪಮೌಲ್ಯ ಆಗುತ್ತೆ ಅಂದ್ರೆ ಮೌಲ್ಯ ಕಮ್ಮಿ ಆಗ್ತಾ ಹೋಗುತ್ತೆ.

ಆ money ಯನ್ನ ಅಂದ್ರೆ ಆ ದುಡ್ಡನ್ನ ಎಲ್ಲಾದರು

ಆ ನಮ್ present ಹಣದ ಮೌಲ್ಯವನ್ನು future ಅಲ್ಲಿ ಎಷ್ಟ್ ಇರ್ಬೋದು ಮೌಲ್ಯ.